ಆಗೆಲ್ಲ ಮನೆ ಒಂದ್ ರಿಲೇಶನ್ ಎಲ್ಲ ಸೇರ್ಕೊಂಡು ಹಾಕ್ತಿದ್ರು ಇವಾಗ ಕಲ್ಯಾಣ್ ಮಂಟಪಗೆ ಬಂದ್ಇರ್ತ್ತರೆ ರೊಕ್ಕ ಎಲ್ಲ ಅವ್ರಿಗೆ ಕೊಟ್ಟಬಿಡತ್ತಾರೆ ಅವರೇ--

ಆಮೆ ಇದ್ರೆ ಮನೇಲಿ ಒಳ್ಳೇದು ಅಂತರ ಅದೇನೋ ಪ್ಲೇಟ್ ನಾಗ್ ಇತ್ತು ಪೂಜೆ ಮಾಡ್ತಾರಾ ತಗೋಬಂದು ಮತ್ತೆ ಅದೆಲ್ಲ ಸಾಂಪ್ ನೊಳೊಗೆ ಆ ನೀರ್ ನೊಳಗೆ ಬಿಡ್ತಾರೆ ನೀರ್ ನೆಲ್ಲ ಕ್ಲೀನ್ ಆಡ್ತಾರೆ ಅಂತ ಜಾಸ್ತಿ ಕಲ್ಯಾಣಿ ಒಳಗಡೆ ದೇವಸ್ಥಾನಗಳಲ್ಲಿ ಬಾವಿ ಜಾಸ್ತಿ ಅಂದ್ರೆ ಇರ್ತವು .

ಮಕ್ಕಳಿಗೂ ತೋರ್ಸಕ್ಕೆ ಚೆನ್ನಾಗಿ ಇರುತ್ತೆ ನೇಚರ್ ಸೂರ್ಯನ ಕಿರಣಗಳು ಎಳೆ ಮಕ್ಕಳಿಗೆ ಮೈ ಮೇಲೆ ಬೀಳ್ಸಿದ್ರೆ ವಿಟಮಿನ್ ಡಿ ಸಿಗುತ್ತೆ ಹಾಗೆ ಎಲ್ಲರು ತಗೊಂಡ್ರು ಕೂಡ ಒಳ್ಳೆದ್ ಬೆಳ್ಳಗಿನ ಎಳೆ ಬಿಸಿಲಿನಲ್ಲಿ ಕಾಹಿಸಿದ್ರೆ ಒಳ್ಳೇದ್ ಆಗ್ತತ್ತಿ.

ಬಳ್ಳಾರಿಯಲ್ಲಿ ಆಗ ವಾಟ್ ಸುತ್ತಮುತ್ತಲ ಎಲ್ಲಾನ ಆಗ್ಲಿ ಜಾಸ್ತಿ ಗುಡ್ಡ ಇರುದರಿಂದ ಬಿಸಿಲು ಬಂದ ಬಿಸಿಲು ಇದ್ದಾಗ ಬಹಳ ಬಿಸಿಲು ಜಾಸ್ತಿ ಗುಡ್ಡ ಎಲ್ಲಿ ಇರ್ತವೆ ಅಲ್ಲಿ ಜಾಸ್ತಿ ಕಲ್ಲಿಂದ್ ಗುಡ್ದ ಇರೋದರಿಂದ ತಾಪಮಾನ ಹೆಚ್ಚ್ ಆಗ್ತತ್ತೆ.